ಆಹಾ. ನಂಗೆ ಒಂದಾ Vivo, Oppo ಇಲ್ಲ OnePlus ಅಲ್ಲಾ Redmi ಒಳ್ಳೆದಿದ್ರೆ ತೊಂದ್ರೆ ಇಲ್ಲ .

ಹಾ ಹ OnePlus ಚೆನ್ನಗಿದ್ದೇವಾ?

ಆಹಾ. ಅದ್ಕೆ ಎಷ್ಟು range ಇರ್ತದೆ? OnePlus ಒಂದು ಇಪ್ಪತೈದುಮೂವತರೊಳ್ಗೆ ಸಿಗುತ್ತದೆ.

ಹ ಹಾ, ಇಪ್ಪತೈದು ಮೂವತ್ತಾ?

EMI ಸಿಗ್ತದೆ. ಹೌದು, EMI ಸ್ವಲ್ಪ down payment ಹಾಕಿದ್ರೆ.

ಈಗ EMI ಅಲ್ಲಿ ತಕೊಳ್ಳುದಾದ್ರೆ mobile starting ಎಷ್ಟು ಕಟ್ಬೇಕಾಗ್ತದೆ ನಾವು? Starting ಒಂದು ನೀವು minimum ಒಂದು ಎಂಟು ಒಂಬತ್ತು ಸಾವ್ರ ಕಟ್ಬೇಕು, ಇಲ್ಲಾದ್ರೆ ಸ್ವಲ್ಪ ಜಾಸ್ತಿ ಹಾಕುದಿದ್ರೆ ಹಾಕ್ಬೋದು, ನಿಮ್ ಇಷ್ಟ ಅದು.

ಮತ್ತೆ monthly ಒಂದು two thousand ಹಾಗೆ ಕಟ್ಟಿದ್ರೆ ಆಯ್ತಾ? ಹಾ two thousand three hundred ಹಾಗೆ ಕಟ್ಬೋದು month ಲೀ month ಲೀ.

ಹೌದಾ? ತಕೊಳ್ಳುವ. ನೀನ್ ಯಾವಾಗ ಊರಿಗೆ ಬರುದು? ನಾನು ಡಿಸೆಂಬರ್ ಅಲ್ಲಿ ಬರ್ತಿನಿ. ಡಿಸೆಂಬರ್ ಹದ್ಮೂರಕ್ ಬರ್ತಿನಿ.

ಹೌದಾ? ಒಂದು ನಂಗೆ help ಮಾಡಿ ಮಾರ್ರೆ ಒಂದು ಒಟ್ಟಿಗೇ ಹೋಗಿ ತಕೊಳ್ಳುವ ಆಯ್ತಾ? ಸರಿ ಆಯ್ತ್, ನಾನ್ ಬರ್ತೇನೆ. ನಾವ್ ಒಟ್ಟಿಗೇ ಹೋಗಿ purchase ಮಡ್ಕೊಂಡ್ ಬರುವ ಆಯ್ತಾ..

ಹಾ ಆಯ್ತ್ ಆಯ್ತು. ಆಯ್ತ್ ಇನ್ನೊಂದ್ ಸಲ ಮಾತಾಡುವ ಆಯ್ತಾ ಈಗ night ಆಯ್ತಲ್ಲಾ ಇಡ್ತೇನೆ ಆಯ್ತಾ

ದೀಪಾವಳಿ ಹಬ್ಬಾ ಬಂದಬಿಟ್ಟ ನಾವ November ಗ ಅದು ಹಂಗ ಆಚರಸ್ತೆವಿ ದೀಪಾವಳಿ ಹಬ್ಬಾ ಏನೈತಿ ಒಂದ ಪ್ರಮುಖ ನಮ್ಮ ಹಿಂದೂ ಹಬ್ಬಾ ಅದ್ರೊಳಗ ನಾವ ಈ ದೀಪಾವಳಿ ಹಬ್ಬಾವೊಳಗ ಏನೈತಿ ನಾವು ಬಾಳ ಮಂದಿ ಅಹ್ ಸ್ವಲ್ಪ ಸಣ್ಣ ಹುಡುಗುರಗಾಗ್ಲಿ ದೊಡ್ಡೋರಗಾಗ್ಲಿ ಬಾಳ ಸಂತೋಷತರುವಂತ. ಇದ ಮುಖ್ಯವಾಗಿ ನಮ್ಮ ಹಿಂದುಗೊಳ ಹಬ್ಬ ಈ ಹಬ್ಬಾ ಆಚರಿಸೋದ್ರಿಂದ ಬಾಳ reason ಆದವು ಬಾಳ ಬಾಳ ಕಾರಣಗಳಾದವ ಅದ್ರೊಳಗ ಒಂದ main ಕಾರಣ ಏನಂದ್ರ ಈ ಹಬ್ಬಾ main ಯಾವಾದಕ ಎದಕ್ಕ ಅಂತಾರ ಅಂದ್ರ ರಾಮಾ ರಾಮ ರಾವಣಗ ಸೋಲಿಸಿ ಹೊಳ್ಳಿ ಅವನ ರಾಜ್ಯಕ್ಕ ಮರಳಿದಾಗ ಸೀತೆ ಸೀತೆಗ. ಕರಕೊಂಡ ಬಂದ ಮರಳಿದಾಗ ಈ ಹಬ್ಬ ಆಚರಿಸ್ತಾರ ಮತ್ತ ಅದು ಅಲ್ದೆ ಇನ್ನ ಬಾಳ ಕಾರಣ ಅದಾವ ಯದಕಂದ್ರ ಇದ ದಿವಸ ಅಹ್ ವಿಷ್ಣು ದೇವರ ವಿಷ್ಣು ಲಕ್ಷ್ಮಿಗ ಮದವಿ ಆಗಿದ್ದಾ ಅಂತನು ಹೇಳ್ತಾರ ಅದಕ್ಕಾಗಿ ನಾವ ದೀಪಾವಳಿ time ನಾಗಲಕ್ಷ್ಮಿ ಪೂಜೆ ಮಾಡ್ತಿವಿ, ಲಕ್ಷ್ಮಿ ಪೂಜೆ ಮಾಡುಕಿಂತ. ಲಕ್ಷ್ಮಿ ಪೂಜೆ ಮಾಡಬೇಕಾದ್ರ ಒಂದ ಮನಿಗ ಲಕ್ಷ್ಮಿ ವಲೀಬೇಕಂದ್ರ ಮನಿ ಎಲ್ಲಾ ಸ್ವಚ್ಛ ಇರಬೇಕಂತಾರ ಅದಕ್ಕ ಅಂತೇಳಿ ನಾವ ಈ ಹಬ್ಬದ time ನಾಗ ಏನ ಮಾಡ್ತೀವಂದ್ರ ಮನಿಯಾಗಲಿ ಅಂಗಡಿಯಾಗ್ಲಿ ನಮ್ಮ ಏನ ಒಂದ ಇದು ಆಗ್ಲಿ ಎಲ್ಲಾ ಸಾಯೇಬ ಏನ ಒಂದ ಸಾಮಾನಗಳಾಗ್ಲಿ ಅವಕ್ಕೆಲ್ಲ ನಾವ. ಸ್ವಚ್ಛ ಮಾಡಿ paint ಅದು ಹಚ್ಚಿ ಎಲ್ಲಾ first ಸ್ವಚ್ಛ ಮಾಡ್ತಿವಿ ಎದ್ಕಂದರ ಯಾವ ಜಾಗಾ ಬಾಳ ಸ್ವಚ್ಛ ಇರತೇತಿ ಅಲ್ಲ ಅಷ್ಟ ಲಕ್ಷ್ಮಿ ವಲೀತಾಳಂತ ಹೇಳ್ತಾರ ಅದಕ್ಕಂತ ಹೇಳಿ ನಾವ ಯಾವದ ಇದು ಆದ್ರೂ ಯಾವದ ಒಂದ ಮನಿಯಾಗಲಿ ಒಂದ ಅಂಗಡಿಯಾಗ್ಲಿ ಸ್ವಚ್ಛ ಮಾಡ್ತೇವಿ ಮತ್ತ ಇದ ಎಲ್ಲರಕ್ಕಿಂತ ಎಲ್ಲಾರಗಿಂತಲು ಜಾಸ್ತಿ ಇಷ್ಟವಾಗೊ. ಹಬ್ಬ ಅಂದ್ರ ಮಕ್ಕಳೀಗ, ಎದಕ್ಕ ಮಕ್ಕಳೀಗ ಜಾಸ್ತಿ ಇಷ್ಟ ಅಕ್ಕೆತಂದ್ರ ಮಕ್ಕಳೀಗ ಪಟಾಕ್ಷಿ ಹಾರಸಲಿಕ್ಕಾಗಲಿ ಮತ್ತ ಸಂಜಿಕ ದೀಪಾ ಹಚ್ಚಕಾಗ್ಲಿ ಅವ್ರಿಗೆಲ್ಲರಿಗೆ ತುಂಬಾ ಬಾಳ ಇಷ್ಟ ಆಗತ್ತ ಈ ಹಬ್ಬ ಅದ್ಕಂತ ಹೇಳ್ಬಿಟ್ಟ ದೀಪಾವಳಿ ಏನ ಹಬ್ಬ ಐತಿ ಹಿಂದುಗೊಳದೊಂದ ದೊಡ್ಡ ಹಬ್ಬ ಮತ್ತ ಎಲ್ಲರಿಗ. ಬಾಳ ಜನಪ್ರಿಯ ಹಬ್ಬ ಈ ಹಬ್ಬ ಬಂದಾಗ ಏನೈತಿ ಎಲ್ಲಾ ಎಲ್ಲಾ ಹೊಸಾ ಹೊಸಾ ಸಾಮಾನ ಖರೀದಿಯಾಗಲಿ ಬಂಗಾರ ತೊಗೊಳೋದಾಗ್ಲಿ ಮತ್ತ ಒಬ್ಬೊಬ್ಬರ relation ಬೆಳಸೋದಾಗ್ಲಿ ಈ ಹಬ್ಬ time ನಾಗ ಈ ಹಬ್ಬ ಬಾಳ ಹಿಂಗ relation. ಬೆಳವಣಿಗೆಗೋಸ್ಕರ ತುಂಬಾ help ಆಗತ್ತ ಹಿಂದೂ ಧರ್ಮದವರಿಗ ಮತ್ತ ಈ ಹಬ್ಬ ಆಚರಿಸುದಕ್ಕ ಈ ಹಬ್ಬ ಆಚರಿಸಬೇಕಾದ್ರ ಪ್ರತಿಯೊಂದ ಮನೆಯೊಳಗೂನು ಪ್ರತಿಯೊಂದ ಇದ್ರೊಳಗುನು ತುಂಬಾ ಆ ಖುಷಿಯಿಂದ ಮತ್ತ ಎಲ್ಲಾ ಪ್ರತಿಯೊಂದ relation relation ದವರಿಗು ಕರಿಸಿ ಈ ಹಬ್ಬ ಆಚರಿಸುವಂತಾದ ಒಂದು. Main ಹಬ್ಬ ಇದು ಹಿಂದೂಗಳೊಳಗ ಈ ಹಬ್ಬ ಒಳಗ ನಾವ ಏನ ಮಾಡ್ತೇವೆಂದ್ರ ಈ ಹಬ್ಬ ಒಳಗ ಬಾಳ ಮಂದಿ ಮಹಾಲಕ್ಷ್ಮಿ ಪೂಜೆ ಪಾಡ್ಯ ಮತ್ತ ಆ ಗೋವು ಪೂಜೆ ಮತ್ತ ಅಣ್ಣ ತಮ್ಮಗಳ ಅಣ್ಣ ತಮ್ಮಗಳ ಪೂಜೆ ಅದು ಎಲ್ಲಾ ಮಾಡ್ತಾರ ನಮ್ಮ ಕಡೆ. ಈ ಪೂಜೆ ಈ ಪೂಜೆ ದೀಪಾವಳಿ ಆಚರಿಸಬೇಕಾದ್ರ ಇದೊಂದ November time ಲ್ಲಿ November time end ಲ್ಲಿ ಹಂಗ ಬರುವಂತಹ ಹಬ್ಬ ಇದ ಮೂರಿಂದ ನಾಲ್ಕರಿಂದ ಐದ ದಿವಸವರ್ಗು ಆಚರಿಸುವಂತ ಹಬ್ಬ ಇದ ಈ ದೀಪ~ ದೀಪಾವಳಿ ಮಕ್ಕಳಿಗಾಗಲಿ ಮತ್ತ ಈ. ದೀಪಾವಳಿ time ನಾಗ ಬಾಳ ಮಂದಿಗ ಕೆಲಸಗೋಳ ಸಿಗುದಾಗಲಿ ಕೆಲಸಗೋಳ ಸಿಕ್ತವ ಅಂದ್ರ ಹಿಂಗ ದೀಪ ಮಾಡೋರಾಗ್ಲಿ, ಬಡವರಿಗಾಗಲಿ, ದೀಪ ಇದಮಾಡೋರಾಗ್ಲಿ, ಅವ್ರಿಗೇ ತುಂಬಾ help ಆಗತ್ತ ಈ ದೀಪಾವಳಿ ಹಬ್ಬಕ್ಕ ನಾವ ಬೆಳಕಿನ ಹಬ್ಬ ಅಂತಾನೂ ಕರೀತೀವಿ ಯಾಕಂದ್ರ. ಎಲ್ಲರು evening ಮನೆಯದು ಎಲ್ಲಾ ಸ್ವಚ್ ಮಾಡಿ ಮತ್ತ ಮನೆಯದು ಎಲ್ಲಾ ಸ್ವಚ್ ಮಾಡಿ ಅವ್ರ ತಮ್ಮ್~ ತಮ್ಮ್ surrounding ಎಲ್ಲಾ ಸ್ವಚ್ಚ್ ಮಾಡಿ ದೀಪ ಅದು ಎಲ್ಲಾ ಬೆಳಗತಾರ್ evening time ನಾಗ almost all India almost all ಭಾರತದಾಗ evening time ನಾಗ ದೀಪಾ ಅದು ಹಚ್ಚಿ ಆಕಾಶ ಬುಟ್ಟಿ ಅದು. ಹಚ್ಚ್ತಾರ ಮತ್ತ ಮನಿ ಅದು ಎಲ್ಲಾ full decoration ಮಾಡಿ light lightning lighting ಆಗ್ಲಿ ಆಕಾಶ ಬುಟ್ಟಿ ಹಚ್ಚುದಾಗ್ಲಿ full ಎಲ್ಲಾ ಹಿಂಗ decoration ಮಾಡಿ ಈ ಹಬ್ಬಾನ ಆಚರಿಸ್ತರ ಮತ್ತ ಈ ಹಬ್ಬ ಹಬ್ಬ time ನಾಗ ಸಿಹಿ ಸಿಹಿ ತಿಂಡಿಗೋಳಾಗ್ಲಿ ಒಬ್ಬರೊಬ್ಬರ ಮನಿಗ ಹಂಚೋದ ದೀಪಾವಳಿ time ನಾಗ. ಒಬ್ಬರೊಬ್ಬರ ಮನಿಗ ಹಂಚಿ ಹಬ್ಬ ಆಚರಿಸೋದ ನಾವೆಲ್ಲಾ ಹಿಂಗೆಲ್ಲಾ ಈ ಹಬ್ಬಾನ ಆಚರಿಸ್ತೇವ.

ನಾನೀಗ ಮನೇಲಿದ್ದೀನಿ, ನೀವೆಂತ

ಹೌದೌದ, ಹಾ ಹಾ ಹಾ ನಮ್ದು ಹ ನಮ್ಮದಾಯ್ತ್, ನಿಮ್ದಾಯ್ತಾ?

ಹಾ ನಮ್ದೇಲ್ಲ ಆಯ್ತು, ನಾನಿನ್ನು ಊಟ ಮಾಡಿಯೆಲ್ಲ ಇನ್ನು, ತೋಟಕೆಲ್ಲ ಸ್ವಲ್ಪ ನೀರು ಬಿಡ್ಲಿಕ್ಕೆ ಉಂಟು ಈಗ ಬಿಸ್ಲ್ ಜಾಸ್ತಿ ಅಲ್ಲ.

ಹ ಹೌದೌದು, ನಂದೀಗ ತೆಂಗಿನ್ದು ತೋಟ ಮತ್ತೆ ಬಾಳೆ ತೋಟ ಮತ್ತೆ, ಹೀಗೆ ಮತ್ತೆ ಸ್ವಲ್ಪ ಬತ್ತನು ಮಾಡ್ತಿದ್ವು last ಗೆ ಬತ್ತಾದು ಇದ್ ಆಯ್ತಲ್ಲ season ಆಗಿ ಇನ್ ಈಗ ಆದ್ರಲ್ಲಿ ತರ್ಕಾರಿ ಗದ್ದೆ ಗಿಡದೆಲ್ಲ ಮಾಡ್ತಿದ್ದೇವೆ.

ಎಂತ ಎಲ್ಲ ತರ್ಕಾರಿ ಹಾಕಿದೀರಿ ಈ ಸರಿ?

ನಾನ್ ಈ ಸರಿ ಬದನೆ ನಮ್ದು, ಸೌತೆಕಾಯಿ, ಅದೆಲ್ಲ ಹೀಗೆ ನಮಿಗೆ ಬೇಕಾದಾಗೆ ಎಲ್ಲ ಹ್ಮ್.

ಹ, ನೀರೆಲ್ಲ ಉಂಟಾ ತೊಂದ್ರೆಯಿಲ್ಲಲ್ಲ?

ನೀರಂದ್ರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ, ನಾವೀಗ bore ಹಾಕಿದೇವಲ್ಲ.

ಹಾ ನೀರು ಬೇಕು, ಮತ್ತೆ ಬಾವಿ ನೀರು ಸ್ವಲ್ಪ ಇದು ಮಾಡಿದ್ದೇವೆ, ಅದನ್ನು improve ಮಾಡಿ ಅದಕ್ಕೆ pump set ಎಲ್ಲ ಹಾಕಿ.

ಮತ್ತೆ ನಮ್ದು ನಮ್ಮ ಸ್ವಲ್ಪ ಗದ್ದೆ ಬದಿಯಲ್ಲ, ಹಾಗೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಇರ್ತದೆ ತೊಂದ್ರೆಯಿಲ್ಲ ಹಾಗೆ.

ಹೌದು ಮತ್ತೆ, ತೆಂಗಿನ್ಮರ ಎಲ್ಲ ಉಂಟಾ?

ಹೌದು ಮರ ಒಂದ್ ಸ್ವಲ್ಪ ಉಂಟು, ಆದ್ರೆ ತೆಂಗಿನ್ ಮರದೆಲ್ಲ middle ಲಲೆಲ್ಲ ಬಾಳೆಗಿಡ ಎಲ್ಲ ಹಾಕಿದ್ದೇವೆ.

ಜಾಸ್ತಿ ಇದು ಮಾಡ್ಲಿಕೊಗ್ಲಿಲ್ಲ, ನಮ್ದು ಹಟ್ಟಿ ಗೊಬ್ರ ಎಲ್ಲ ಹಾಕಿ ಈಗ ಮುಂಚೆಹಾಗೆ ಅಲ್ಲಲ್ಲ. ಹೌದು, ಈಗ ರಾಸಾಯನಿಕ ಗೊಬ್ಬರ ಕಮ್ಮಿ ಅಲ್ಲ? ಹ, ಹೌದು ರಾಸಾಯನಿಕ ಗೊಬ್ಬರ ಮಾಡಿದ್ರೆ ಅದು ಈಗ ಮಾ~ ನಮ್ದು ಮಾರುಕಟ್ಟೆಯಲ್ಲಿ ಇದು ಇರುದಿಲ್ಲ ಅದಿಕ್ಕೆ.

ಹೌದೌದು, ಈಗ ರಾಸಾಯನಿಕ ಗೊಬ್ಬರ ಕಮ್ಮಿ, ನಮ್ದು ರಸಗೊಬ್ಬರವೇ ಜಾಸ್ತಿ ಹಾಕುದ್ ಈಗ.

ಹ, ಹೌದೌದು ಹಟ್ಟಿ ಗೊಬ್ಬರ ಎಲ್ಲ ಉಂಟಲ್ಲ ಹಟ್ಟಿ ಗೊಬ್ಬರ.

ದನ ಉಂಟು ನಮ್ದು ಅಂದ್ರೆ ಒಂದು, ಹತ್ತು ದನ ಉಂಟು.

ಹ, ಮತ್ತೆ ಅದು ಅದ್ರದ್ದು ಹಾಲನ್ನು ಮತ್ತೆ dairy ಗೆಲ್ಲ ಕೊಡ್ಲಿಕ್ಕೆ ಸ್ವಲ್ಪ ಇದ್ದಾರೆ ದನ ಜಾಸ್ತಿ ಹಾಕ್ಲಿಕ್ಕೆ ಸಾಕ್ಲಿಕ್ಕೆಸ ಆಗುದಿಲ್ಲ ಈಗ ಜನ ಎಲ್ಲ ಸಿಗುದಿಲ್ಲ ಅಲ್ಲ.

ಒಂದು ನಾಕೈದು ಜನ ಇದ್ದಾರೆ.

ಉರಿನ್ಬಾಳೆ, ಹೌದು ಬಾಳೆಗೊನೆ ಊರಿದೆಲ್ಲ ಈಗ famous ಆಗ್ತದಲ್ಲಾ ಈಗ.

ಹ, ಅದು ಏನ್ ಸಿಕ್ಕಿದ್ರೂ ಈತರ ಇದ್ ಮಾಡ್ತಿದವಲ್ಲಿ ಹಾಗೆ. ಹ, ತಿನ್ಲಿಕ್ಕು taste ಅಲ್ಲ ಊರಿದೆಲ್ಲಾ, ಬಾಳೆಹಣ್ಣು. ಹೌದೌದು, ಹೌದ್ ಬಾಳೆಹನ್ನೆಲ್ಲ ಈಗ ಎಲ್ಲ ಅದೇ ಅಲ್ಲ ತಿನ್ನುದ್, ಹೆಚ್ಚಿನವರೆಲ್ಲ ಅದನ್ನೇ use ಮಾಡುದಲ್ಲ ಈಗ.

ಹೌದೌದು, ಮಾ~ ಮಾರುಕಟ್ಟೆಯಲ್ಲಿ ಈಗ ಅದೇಯಲ್ಲ, ಈಗ ಎಲ್ಲ ಈ ಉರಿದ್ದು item ಅಂದ್ರೆ ಎಲ್ಲರು ಇದ್ ಮಾಡ್ತಿದ್ದಾರೆ, ಎಸ್ಟು ಹಣ ಆದ್ರೆಸಾ ಕೊಟ್ಟು ತಕೊಳ್ತಾರೆ .

ಹೌದೌದು, ಯಾರು ಬೆಳಿಯೂದು ಕಮ್ಮಿ ಅಲ್ಲ?

ಹೌದೌದು ಅಂದ್ರೆ ಏನು ಹೇಳಿಕ್ಕೆ ಸುಲಬ ಆಗ್ತದೆ.

ಕಸ್ಟ ಜಾಸ್ತಿ ಅದಿಕ್ಕೆ, ಕಸ್ಟ ಜಾಸ್ತಿ ಅದಿಕ್ಕೆ ಜನಸ ಸಿಗುದಿಲ್ಲ ಅಲ್ಲ, ಈಗ wood ಕೆಲಸ ಮಾಡ್ಲಿಕ್ಕೆ ಇದ್ರೆ ಅದೆಲ್ಲ ಸಿಗುದಿಲ್ಲ ಅಲ್ಲ.

ಮಾಡಿದ್ರೆ ಮಾತ್ರ ಒಳ್ಳೆ ಬೆಲೆ ಬರ್ತದೆ, ಅಂದ್ರೆ ಈಗ ನೋಡಿ ತೆಂಗಿನ್ಕಾಯಿಗೆಲ್ಲ rate ಈಗ ಕೊಬ್ರಿದ್ದು ಎಣ್ಣೆ, ಊರಿಂದ್ ಕೊಬ್ರಿ ಎಣ್ಣೆ ಒಳ್ಳೆ market ಅಲ್ಲೆಲ್ಲಾ rate ಉಂಟು.

ಹೌದು, ಊರಿನ್ ತರ್ಕಾರಿ ಎಲ್ಲಾ .

ಹಲಸಿನ ಹಣ್ಣು, ಮಾವಿನಣ್ಣು ಎಲ್ಲ ಉಂಟಾ ನಿಮ್ಮದು?

ಹೌದೌದು, ಮೊನ್ನೆ ಅಂದ್ರೆ ಹಲಸಿನ ಹಣ್ಣು ಮುಂಚೆ ಇತ್ತು ನಮ್ದು, season ಆಗಿ ಹೋಗಿತಲ್ಲಾ ಹಾಗೆ, ಈಗ ನಾವೊಂದು Puttur ಇಂದ ಒಂದು ತಳಿ ತಂದಿದ್ದೇವೆ ಒಂದು.

ಹೌದೌದು, ಅಲ್ಲ season ಗಲ್ಲ ಇದು ಎಲ್ಲ season ಗೆ ಆಗ್ತದೆ, ಮೂರು ತಿಂಗಳಿಗೊಮ್ಮೆ ಅದೊಂದು season ಫಲ ಬರುದು ಅಂತ.

ಅದ್ Puttur ಇಂದ ಒಬ್ರು ಜನ ಇದ್ರು ಅವ್ರತ್ರ ಒಂದು ನಾವೊಂದು ಎರಡು ನಾಕೈದು ಇದ್ರದ್ದು ಗಿಡ ತಂದಿದ್ದು ಅದೀಗ ಬೆಳಿತ ಉಂಟು ಅದ್ರಲ್ಲಿ ಒಳ್ಳೆ ಪಸಲು ಬರ್ತಾ ಉಂಟು. ಒಳ್ಳೇದುಂಟಾ ಪಸಲ್, ಹಾಗೆ ಹಾಗೆ. ಹೌದೌದು, ಹೌದು ಅಂದ್ರೆ ವರ್ಷಕ್ಕೆಲ್ಲ ಅದು, ಇದು ಮೂರು ತಿಂಗಳಿಗೊಮ್ಮೆಯು ಫಸಲು ಬರ್ತದೆ. ಹಾಂ, ಹ ಮೂರು ತಿಂಗಳಿಗೊಮ್ಮೆ ಅಂತೆ ಹೌದೌದು, ಅದ್ ನಮ್ಗೆ ಕಸಿ ಮಾಡಿ ಇದ್ ಮಾಡುದ್ ಅದು.

ಆಯ್ತು ಸರಿ ಮತ್ತೆ ಮಾತಾಡುದಾ

ಮಾ ಏನ್ ಮಾಡ್ತಿದ್ದೆ ಸುಮ್ನೆ call ಮಾಡ್ದೆ ಏನ್ ಮಾಡ್ತಿದ್ದೆ. ಏನ್ ಇಲ್ಲಮಾ ಇವಾ~ ಇವಾಗ್ತಾನೆ ಸ್ನಾನ ಮಾಡ್ಕೊಂಡ್ ಕೂತಿದ್ದೆ.

ನಮ್ ಅಕ್ಕ ಅಡ್ಗೆ ಮಾಡಿದ್ಲು ಊಟ ಮಾಡ್ಬೇಕ್ ಈವಾಗ.

ಒಂದ್ ಸ್ವಲ್ಪ ಆಚೆಕಡೆ ಕೆಲ್ಸ ಇತ್ತು ಮುಗಿಸ್ಕೊಂಡ್ ಬಂದು ಈವಾಗ್ ಸ್ನಾನ ಮಾಡಿದೀನಿಮಾ ನೀನು? ನಾನಾ serial ನೋಡ್ತಾ ಇದ್ದೆ. ಆ ಯಾವ್ serial? ನಾನು colors ಕನ್ನಡದಲ್ಲ್ ಬರೋ serial.

ಹಾ ಯಾವ್ದು ಅದ್ನೇ ಕೇಳಿದ್ದು ಯಾವ್ದು ಯಾವ್ serial ಅಂತ? ನಂದು ಭಾಗ್ಯ ಲಕ್ಷೀ serial ನೋಡ್ತಿದ್ದೆ ನೀನು ನಿಗ್ಯಾವ್ದ್ ಇಷ್ಟ serial ಲು? ನಂಗೆ zee ಕನ್ನಡದಲ್ಲಿ ಬರೋ ಎಲ್ಲ serial ಲು ಇಷ್ಟ ನಮ್ ನಮೇಲಿ ಅಷ್ಟ್ colors ಕನ್ನಡ ನೋಡಲ್ಲ.

ನಮ್ ಮನೇಲಿ ಎಲ್ಲ ಬರೀ zee ಕನ್ನಡ serials ಏ ನೋಡೋದು ಆರ್ ಗಂಟೆಗೆ start ಆಯ್ತು ಅಂದ್ರೆ.

ಹತ್ತು ವರೆವರ್ಗು ಬರಿ zee ಕನ್ನಡಾನೇ ಓಡ್ತಿರುತ್ತೆ ನಮ್ ಮನೇಲಿ. ಅದೇ ಬರಿ ಏನೂ news ಗೀಸು ಏನು ಹಾಕಲ್ಲ ಬರಿ serial ಏ. ಹೌದಾ.ನಿನ್ ಯಾವ್ದ್ ನೋಡ್ತೀಯ . ಏಳೂವರೆಗೆ ಪುಟ್ಟಕ್ಕನ ಮಕ್ಕಳು.

ಎಂಟ್ಗಂಟೆಗೆ ಗಟ್ಟಿಮೇಳ.

ಮಾಮೂಲಿ ಇವಾಗ ಹೊಸ serial ಯಾವದಾದ್ರು launch ಹಾಗಿದ್ರೆ ಅದನ್ನ ನೋಡೋದು ಅಷ್ಟೇ ಈಗ ತ್ರಿಪುರ ಸುಂದರಿ colors ಕನ್ನಡದಲ್ಲಿ.

ಅದ್ನೋಡ್ತಿನಿ ಮಾ ನಿಮ್ ಮನೇಲಿ ನಿಮ್ ತಂಗಿ ಅವ್ರು ಯಾವ್ದ್ ನೋಡ್ತಾರೆ?

ಹಾ ನಮ್ ಮನೇಲಿ ಅದೇ colors ಕನ್ನಡದಲ್ ಬರೋ ಎಲ್ಲ serial ಉ ನೋಡ್ತಾಇರ್ತಾರೆ. ಅದೇ ನಿನ್ ತಂಗಿಗ್ favorite ಉ. ಅವ್ಳಗೂ ಅದೇ serial ಉ.

ಆ ಭಾಗ್ಯ ಲಕ್ಷ್ಮೀ serial ಉ ಏನ್ ಆದ್ರೂ miss ಆಯ್ತು ಅಂದ್ರೆ Voot ನಲ್ಲಿ ನೋಡ್ಕೋತಾಳೆ serial ನಾ . ಹಾ ಅದೇ ನಮ್ ಅಲ್ಲೂ ಅಷ್ಟೇ ನಾನೇನಾದ್ರೂ ನಮ್ಮ ಅಪ್ಪ ಅಣ್ಣ ಏನಾದ್ರು news ಅತ್ವ cricket ಏನ್ ಆದ್ರೂ ಹಾಕೊಂಡ್ರೆ ನಾನು phone ನಲ್ಲಿ download ಮಾಡ್ಕೊಂಡಿರ್ತಿನಿ Zee five voot.

Airtel TV ಅದ್ ಹಾಕೋಂಡ್ ನೋಡೋದು.

ಯಾವ್ದ್ಬೇಕು ಆ serial ಹಾಕೊಂಡ್ ಅಂದ್ರೆ ರಾತ್ರಿ ನೋಡಿರಲ್ವಲ್ಲ ಆರಗಂಟೆ ಇಂದ ಹತ್ವರೆಗೆ ಬರೋದು.